ಇದು ಒಂದು ಪುಸ್ತಕ ಈ ವ್ಯಕ್ತಿಯು ಒಂದು ಪುಸ್ತಕ ಅಂಗಡಿಯಲ್ಲಿ ಕುಂತು ಆಪಲ್ ಫೋನ್ ಹಿಡಿದುಕೊಂಡು ಯಾರೋ ಜೊತೆ ಮಾತಾಡುತ್ತಿದ್ದಾನೆ ಮತ್ತು ಏನು ನೋಡುತ್ತಿದ್ದಾನೆ --

ಒಂದು ಬಯಲು ಸೀಮೆ ನಾಡಿನಲ್ಲಿ ಒಂದು ಹಸಿರಾದ ಆಹ್ ತಗಡಿನ ಮನೆ ಇದೆ ಆ ಮನೆಯ ಸುತ್ತಲೂ ಆಲದ ಆಲದ ಅಲ್ಲ ಗಿಡಮರಗಳು ಇವೆ ಒಂದು ಲೈಟು ಕಂಬವಿದೆ ಸುತ್ತಲೂ ಕಾಂಪೌಂಡ್ ಇದೆ.